ತಮ್ಮ ತಮ್ಮ ತಮಗೆ ಬೇಕಾದ ದೇವರನ್ನು ಅಹ್ ಅಹ್ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ತಮ್ಮ ಮನೆಗಳಲ್ಲಿ ಇಟ್ಟು ಅದನ್ನು ಹೂವುಗಳಿಂದ ಅಲಂಕರಿಸಿ ಪೂಜೆಯನ್ನು ಮಾಡುತ್ತಾರೆ.

ಈ ದೃಶ್ಯದಲ್ಲಿ ಒಂದು ಮಾಲ್ ಅನ್ನು ಕಾಣಬಹುದು. ಇಲ್ಲಿ ಅಹ್ ಅಹ್ ಹಲವಾರು ವಿಧವಾದ ವಸ್ತುಗಳನ್ನು ಇಟ್ಟಿದ್ದಾರೆ.